ಇದು ಕೂಡ ಕಾರ್ ಗ್ಯಾರೇಜ್ ಆಗಿ ಕಾರ್ ಗ್ಯಾರೇಜ್ ಆಗಿದ್ದು ಕಾರ್ ಗ್ಯಾರೇಜ್ ಅಲ್ಲಿ ಮೊದಲು ಚಕ್ರವನ್ನು ಬಿಚ್ಚಲು ಕಾರನ್ನು ಮೇಲಕ್ಕೆ ಎತ್ತಿ ನಂತರ ಚಕ್ರ ಬಿಚ್ಚಿ ರೆಡಿ ಮಾಡಿಸುತಿದ್ದಾರೆ.

ಇಲ್ಲಿ ತಿಳಿದು ಕೊಳ್ಳಬಹುದು ಇವರು ಒಂದು ಸ್ಥಳದಲ್ಲಿ ಕೂತು ಪ್ರಾರ್ಥನೆಯನ್ನು ಮಾಡಲು ದೇವರನ್ನ ಪ್ರಾರ್ಥಿಸುತ್ತಾರೆ.

ಇದೊಂದು ಮುಸ್ಲಿಮರ ಮಸೀದಿಯಾಗಿದ್ದು ಮುಸ್ಲಿಮರು ನೇಮಿಸಿದ ಸಮಯಕ್ಕೆ ತಕ್ಕಂತೆ.

ಈ ಸರ್ವಿಸ್ ಮಾಡುವುದಾಗಿ ಕಾರು ಇಂಡಿಗೋ ಕಾರಾಗಿದ್ದುಈ ಕೆಟ್ಟು ಹೋದ ನಂತರ ಇಲ್ಲಿ ಬಂದು ರೆಡಿ ಮಾಡಿಸುವ ಸ್ಥಳವು ಇದಾಗಿದೆ.

ಈ ಮಸೀದಿಯಲ್ಲಿ ಬಂದು ಅಲ್ಲಾಓ ಅಕ್ಬರ್ಅಲ್ಲಾಓ ಅಕ್ಬರ್ಅಲ್ಲಾಓ ಅಕ್ಬರ್ ಎಂದು ಕೂಗಿ ಪ್ರಾರ್ಥನೆ ಮಾಡುತ್ತಾರೆ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿರುತ್ತಾರೆ.

ಇದು ಚಿಕ್ಕ ಮಕ್ಕಳು ಆಟ ಆಡುವ ಸಿಗುವ ಜಾಗಾ ಆಗಿತ್ತು. ಇಲ್ಲಿ ಅ ಗೊಂಬೆಗಳು ಮತ್ತು--